ಇಲ್ಲಿ ವ್ರತಕಾರದಲ್ಲಿ ಇರುವ ಕಬ್ಬಿಣದ ಸರಪಳಿಗಳ ಮದ್ಯೆ ಎರೆಡು ಆನೆಗಳು ನಿಂತಿವೆ.

ಇಲ್ಲಿ ಕಲ್ಲಿನಿಂದ ಮಾಡಿದಂತಹ ಕಮಾನು ಇದೆ ಅದರ ಮೇಲೆ ಸುಸ್ವಾಗತ ಎಂದು ಬರೆದಿದೆ ಅದು ಬಿಳಿಗೆರೆ ರಂಗ ಸ್ವಾಮಿ ವನ್ಯಧಾಮದ ಮುಖ್ಯ ದ್ವಾರವಾಗಿದೆ.

ಗೂಡೆ ಇದೆ ಎಲೆಗಳುಳ್ಳ ಗಿಡಗಳಿವೆ ಒಂದು ಹುಲಿಯೊಂದು ಬರುತ್ತಿದೆ ಬೇವಿನ ಗಿಡದ್ ಸಣ್ಣ ಬಡ್ಡೆಯೊಂದು ಕಾಣಿಸುತ್ತಿದೆ

ಇಲ್ಲಿ ಒಂದು ಕಾಲುವೆ ಚಿತ್ರ ಕಾಣಿಸುತ್ತಿದ್ದು ಅವುಗಳ ಮೇಲೆ ಬೊಂಬುಗಳನು ಇಟ್ಟುದಾಟಲು ಸೇತುವೆ ನಿರ್ಮಿಸಿದಂತಿದೆ ಮತ್ತು ಮೇಲ್ಭಾಗದಲ್ಲಿ ಜಾಲರಿ ಇದೆ. ಸುತ್ತಲೂ ಹಸಿರೂ ಟಾರ್ಪಲ್ ಕಟ್ಟಲಾಗಿದೆ.